ನೋ ಎಂಟ್ರಿ ಎಂದು ನಾಮಫಲಕ ಹಾಕಲಾಗಿದೆ.

ಶಾಲೆಯಲ್ಲಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಚಟುವಟಿಕೆ ನಡಿತಿದೆ.

ನೋಡಿ ಅಲ್ಲಿ ಬಿಳಿ ಬಣ್ಣ ಮತ್ತು ಹಳದಿ ಬಣ್ಣದ ಟೈಲ್ಸ್ ಹಾಕಿದರೆ.

ಜನರು ಬೇರೆ ಬೇರೆ ಸ್ಥಳಗಳಿಗೆ ಹೋಗಲು ಕಾಯುತ್ತಿರುವ ಸ್ಥಳವಿದು.

ಕಾರ್ಖಾನೆ ಒಳಗಿನ ದೃಶ್ಯವಿದು ಬರು ಕಾರ್ಮಿಕರು ನಿಂತಿದ್ದಾರೆ ಒಬ್ಬ ವ್ಯಕ್ತಿ ಕೆಲಸ ಮಾಡುತ್ತಿದ್ದಾನೆ.

ಗೋಡೆ ಎಲ್ಲ ಟೈಲ್ಸ್ ಹಾಕಿದ್ದಾರೆ ಬಿಳಿ ಬಣ್ಣದ ಟೈಲ್ಸ್ ಒಳಗೊಂಡಿದೆ.